ಏ ಎಂತ ವಿಷಯ ಗೊತ್ತಾ ನಾನು ಹೊಸ್ತಾಗಿ college ಗೆ ಸೇರಿದ್ದು ಮರ್ರೆ Bangalore ಲ್ಲಿ ನಾನು ಅಲ್ಲಿ ಹೋಗುವಾಗ ಹೋಗಿ ನೋಡ್ತೇನೆ ದೇವರೇ ಇದು college ಗೆ ನಮ್ ನಾನು ಅಂದ್ರೆ ನಾನು ಹಾಕಿದ college ಅಥವಾ ಆ ಅಲ್ಲ ಬೇರೆ college ಗೆ ಬಂದ್ನಾ, ಎಂತ ಮಾಡುದು ಅನ್ನೋ ತರ ಆ ಆಯ್ತು, ಮತ್ತೆ ಎರಡು ಮೂರು ಸರ್ತಿ Google ಅಲ್ಲಿ ನೋಡಿ ಮತ್ತೆ ಆಯ್ತು ಹಾ ಇದೆ college ಅಂತ ಮತ್ತೆ ಬಂದು ನೋಡುವಾಗ ಒಳಗಡೆ ಪೂರ್ತಿ ಏನೋ ವಿಚಿತ್ರ ಉಂಟು ಆಯ್ತಾ. ಅಂದ್ರೆ ನಮ್ಮ college ಎಲ್ಲ ದೊಡ್ಡ ದೊಡ್ಡದು ಉಂಟು ಇದು ಸ್ವಲ್ಪ ಬೇರೆದೆ ತರ ಆದ್ರೆ ಒಂತರ ಚಂದ ಉಂಟು ಆಯ್ತಾ ಆ ನೋಡ್ವ ಶಾಲೆಗೇ college ಗೆ first ಗೆ ಹೋದಕೂಡ್ಲೇ ಅಲ್ಲಿ ಈ ಎಂತ ಇದಂದ್ರೆ ನಮ್ಮ, ಇವರಿರ್ತಾರಲ್ಲ ಕಚೇರಿಯವರು ಅವ್ರು ಕರ್ದು ಕೇಳಿದ್ರು ನೀ ಎಂತ college ಗೆ ಬಂದದ್ದಾ ಅಥವಾ ನೋಡ್ಲಿಕ್ಕೆ ಬಂದದ್ದಾ college ಗೆ ಅಂತ? ಮತ್ತೇ ಯಾಕೆ ಅಂತ ಗೊತ್ತಾಗ್ಲಿಲ್ಲ ಮತ್ತೆ ಅವ್ರಿಗೆ ಗೊತ್ತಾಯ್ತು ನಾನು ಹೊಸದಾಗಿ ಸೇರಿದವ ID card ಎಂತ ಇಲ್ಲ ಅಂತ ಹಾಗೆ, ಮಾತಾಡಿಕೊಂಡು first ಪರಿಚಯ ಆಯ್ತು ಮೊದ್ಲು ಅವರೊಟ್ಟಿಗೆ ಪರಿಚಯ ಆಗಿದ್ದು office ಅವ್ರ ಒಟ್ಟಿಗೆ ಅದಾಯ್ತಾ, ಮತ್ತೆ ಅಲ್ಲಿ ಇಲ್ಲಿ ಯಾವ ಅಂದ್ರೆ ದಾರಿ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ ಆ class ಆಗ್ತಾ ಉಂಟು. ಎಂತ ಮಾಡುದು ನಾನು ಸೀದಾ ಮೇಲೋಗಿ ಅಲ್ಲಿ ಇದಿತ್ತು ಗ್ರಂಥಾಲಯ ಇತ್ತು ಗ್ರಂಥಾಲಯದಲ್ಲಿ ಕೂತೆ ಅಲ್ಲಿ ಒಬ್ರು ನಮ್ಮ ಅಧ್ಯಾಪಕರು ಬಂದು ಕೇಳಿದ್ರೈತಾ ಎಂತಾ ಯಾಕೆ ಇಲ್ಲಿ ಬಂದು ಕೂತಿದ್ದೀ? Class ಎಲ್ಲ ಆಗ್ತಾ ಉಂಟಲ್ಲ ಅಂತ, ಮತ್ತೆ ಹೇಳಿದೆ ಹೀಗಿಗೆ sir ಎಂತ ಮಾಡುದ್ ಅಂತ ಗೊತ್ತಾಗ್ಲಿಲ್ಲ ಹಾಗೆ library ಅಲ್ಲಿ ಕೂತೆ ಅಂತ ಆಗ ಹೇಳ್ತಾ ಇದ್ರೂ ಅಲ್ಲ ಅದು ಹೀಗೆಲ್ಲ ಮೊದ್ಲಿಂದನೇ ತಪ್ಪಿಸಬಾರ್ದು ಶಾಲೆಯೆಲ್ಲ , ಅಂದ್ರೆ class ಎಲ್ಲ ತಪ್ಪಿಸ್ಬಾರ್ದು ಯಾಕಂತ ಹೇಳಿದ್ರೆ ಈಗ ತಪ್ಪಿಸಿದ್ರೆ ಮತ್ತೆ ಆ ಹಾಜರಾತಿಯಲ್ಲೆಲ್ಲ ಸ್ವಲ್ಪ ಏನೋ ಕಷ್ಟ ಆಗ್ತದೆ ಮುಂದೆ exam ಬರಿವಾಗ ಎಲ್ಲ ಹಾಗೆ ಹೇಳಿ ಸ್ವಲ್ಪ ಎಲ್ಲ ಬುದ್ಧಿವಾದ ಹೇಳಿ, ಬೇಕಾದ್ದು ಏ ಹೇಳ್ಬಾರ್ದಿತ್ತು ಆದ್ರೂ ಅಂತ ಎಲ್ಲ ವಿಷಯಗಳೆಲ್ಲ ಹೇಳಿ ಅಂದ್ರೆ ಆ ಜ್ಞಾನ ಕೊಡೋದು ಅಂತ ಹೇಳ್ತಾರೆ ಅಲ್ಲ ಹಾಗೆಲ್ಲ ಹೇಳಿ ಆಯ್ತು ಏನೋ ಒಂದು first ಮೊದಲ ದಿನ ಒಂದು ಕಚೇರಿಯಲ್ಲಿ ಆಯ್ತು, ಇನ್ನೊಂದು ನಮ್ಮ ಅಧ್ಯಾಪಕರದ್ದು ಎರಡು ಆಯ್ತಾ, class ಗೆ ಹೋಗುವಾಗ ಗೊತ್ತುಂಟಲ್ಲ late ಆಗಿ ಹೋದ್ರೆ ಹೇಗೆ ಅಂತ ಹೇಳಿದ್ದು ನೀನು ಮುಂದಿನ class ಗೆ ತುಂಬಾ ಬೇಗ ಬಂದ್ಬಿಟ್ಟೆ ಅಂತ ಆಯ್ತಾ ಅದು ಆಯ್ತು ಮೊದಲ್ನೇ ದಿನ ಹೀಗೆಲ್ಲ ವಿಷಯ, ಹಾಗೆ ಮತ್ತೆ ನಮ್ಮ ಉಳ್ಕೊಳ್ಲಿಕ್ಕೆ ವ್ಯವಸ್ಥೆ ಆಗ್ಬೇಕಲ್ಲ ಎರಡು ಗಂಟೆ ಸುತ್ತಾಡಿದ್ದೇನೆ ಎರಡು ಗಂಟೆ ಆಯ್ತಾ. ಸುತ್ತಾಡಿದ್ಮೇಲೇ ಸಿಗ್ಬೇಕಲ್ಲ ಮತ್ತೆ ಎಂತ ಆಯ್ತು ಅಲ್ಲಿ ಒಂದು, ಯಾವುದೊ ಒಂದು ಚಂದದ ಹೆಸರು ಉಂಟಲ್ಲ ಅಂತ ನೋಡಿದ್ದು ಯಾವುದೊ ಒಂದು PG ಇತ್ತು ಮಂತ್ರಾಲಯ PG ಅಂತ ಅಲ್ಲಿ ಹೋದ್ವಿ ಹೋಗುವಾಗ ನೋಡ್ತೇನೆ ವ್ಯವಸ್ಥೆ ಎಲ್ಲ ಒಳ್ಳೆ ಉಂಟು ಒಳ್ಳೆ ಅಂದ್ರೆ ಒಳ್ಳೆ ವ್ಯವಸ್ಥೆ ಉಂಟು ನಮ್ಮ ಶೈಲಿಯದ್ದು ಆಹಾರ ಪದ್ಧತಿ, ಅಂದ್ರೆ ಊಟ ಎಲ್ಲ ನಮ್ಮ ಶೈಲಿಯಿದ್ದು ಉಂಟು ಮತ್ತೆ ಮೂರು ಮೂರು ಸಮಯಕ್ಕೂ ಕೊಡ್ತಾರಂತೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು time ಗೂ ಕೊಡ್ತಾರೆ ಊಟ ಎಲ್ಲ ಮತ್ತೆ ನಮ್ಮ ಕೊಠಡಿ ಎಲ್ಲ ನೋಡುವಾಗ ಒಳ್ಳೆದುಂಟು ಕೊಡ್ಬೋದು. ಅಂದ್ರೆ so ಒಂದು ಬೆಲೆ ಹೇಳಿದ್ರು ಅಗ್ಬೊಹ್ದು ಪರ್ವಾಗಿಲ್ಲ ಅಂತಾಯ್ತು ಹಾಗೆ join ಆಗಿ ಒಂದು ವಾರ ಆಯ್ತು ಈಗ ಹೇಗೆ ಹೇಳಿದ್ರೆ ನಮ್ಮ ಇದು ಆ ಈಗ ಮನೆಕಡೇ ನೆನಪೇ ಬರುದಿಲ್ಲ. ಮನೆಗೆ call ಮಾಡ್ಬೇಕು ಅಮ್ಮನಿಗೆ ಅಪ್ಪನಿಗೆ call ಮಾಡ್ಬೇಕು ಅಂತಾನೆ ಆಗುದಿಲ್ಲ call ಮಾಡ್ಬೇಕಂತ ಆರು ಗಂಟೆ ಏಳು ವರೆಗೆ start ಶುರು ಆಗ್ತದೆ yoga class ಅಂತ. ಆರು ಏಳುವರೆಗೆ ಶುರು ಆದ್ರೆ ಅಂದ್ರೆ ನಾವು ಬೇಗ ಎದ್ದು ready ಆಗ್ಬೇಕಲ್ಲ ಎಲ್ಲ, ಆರು ಗಂಟೆ ಒಳಗಡೆ ಸ್ನಾನ ಎಲ್ಲ ಆಗಿದ್ರೆ ತಿಂಡಿ ಎಲ್ಲ ತಿಂದು ಬರುವಾಗ ಆಗ್ತದೆ ಅಂದ್ರೆ ಒಂದು ಒಂದು ಗಂಟೆ ಅಷ್ಟು ಸಮಯ ಕೊಟ್ರೆ ತಿಂದಿದ್ದು ಸ್ವಲ್ಪಾದ್ರು ಕರಗ್ತದೆ ಅಂತ ಇಲ್ಲದಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ, ಆಹ್ ಯೋಗಾ ಎಲ್ಲಾ ಮಾಡುದು ಸ್ವಲ್ಪಕಷ್ಟ ಹೊಟ್ಟೆ ಹಸಿತದೆ ಮತ್ತೆ ಅದು ಒಂಬತ್ತುವರೆ ಹತ್ತು ಗಂಟೆ ತನಕ ಆಗ್ತದೆ class . ಯೋಗ ಅಲ್ಲಿ ಆಯ್ತು ಮತ್ತೆ ಕೊನೆಗೆ ಮನೆಗೆ ಹೋಗುವಾಗ ಒಂದು ಆರು ಆರೂವರೆಗೆ ಆಗ್ತದೆ ಇಷ್ಟೆಲ್ಲಾ ಮಾಡಿ ಹೋಗ್ಬೇಕು. ನಾನೊಂದು ಕೆಲಸ ಮಾಡಿಕೊಂಡು ಅಚ್ಚುಕಟ್ಟಲ್ಲಿ ಮಾಡ್ಕೊಂಡು ಇದ್ದಿದ್ರೆ ಒಳ್ಳೆದಿತ್ತು ಅಂತ ಆಯ್ತು ಒಮ್ಮೆ ಮತ್ತೆ ಈಗ ನೋಡ್ವಾಗ ಅಂದ್ರೆ ಮುಂದೆ ಇದಾಗ್ತದಲ್ಲಾ ಅಂದ್ರೆ ಬೇರೆ ಕಡೆ ಕೆಲ್ಸ ಸಿಗ್ವಾಗ starting ಅಲ್ಲೆ ಒಳ್ಳೆ, ಸಂಬಳ ಇರುವುದೆಲ್ಲ ಸಿಗ್ತದೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಒಳ್ಳೆ ಕಾಣ್ತದೆ. ಮತ್ತೆ ಎಂತ ಹೇಳಿದ್ರೆ ಅದೇ ಇರ್ತದೆ ಅಹ್ ಸ್ನೇಹಿತರೆಲ್ಲ ಆಗುದು ಹೊಸ್ತಲ್ಲಿ ಸ್ವಲ್ಪ ಏನೋ ಅರ್ಥ ಮಾಡ್ಕೊಳ್ಳುವಲ್ಲಿ ವ್ಯತ್ಯಾಸ ಆಗುದು ಮತ್ತೆ ಇನ್ನು ಕೆಲವ್ರೆಲ್ಲಾಇದ್ದಾರೆ ಬಂದು ಬಂದು ಬಂದು ಬಂದು ಮಾತಡ್ಸುದು ನನ್ಗೆ ಮಾತಾಡಿಸ್ಲಿಕ್ಕೆ ಅವಶ್ಯಕತೆಯೇ ಇರುವುದಿಲ್ಲ, ಆದ್ರೂ ವಿಚಿತ್ರ ಇದು ಬೆಂಗಳೂರಲ್ಲ ಗೊತ್ತುಂಟಲ್ಲಾ ವಿಚಿತ್ರ ಜೀವಿಯೆಲ್ಲ ಇರ್ತದೆ ಇಲ್ಲಿ, ಹಾಗೆ ಅದೇ ಬೇರೆ ಬೇರೆ ಕಡೆ,

ಬೀಳ್ಕೊಡುಗೆ ಈಗ ಬೀಳ್ಕೊಡುಗೆ ಅಂದ್ರೆ ಅದು ಸಿಹಿ ಅದ್ರಲ್ಲಿ ಸಿಹಿ ಅನುಭವ ಕೂಡ ಉಂಟು ಕಹಿ ಅನುಭವ ಕೂಡ ಉಂಟು. ಎರಡು ಕೂಡ ಒಂದು ಮಿಶ್ರವಾಗಿ ನಮಗೆ ಅನುಭವ ಆಗುವಂತಹ ಒಂದು ಘಟನೆ ಬೀಳ್ಕೊಡುಗೆ ಅಂತಹ ಆಗ್ಬಹುದು. ಈಗ ಬೀಳ್ಕೊಡುಗೆ ಅದು ಹತ್ತನೇ ತರಗತಿ ತರಗತಿಯವರದ್ದು ಬೀಳ್ಕೊಡುಗೆ ಆಗಿರ್ಬಹುದು ಅಥವಾ ಪದವಿಪೂರ್ವ ಆಗಿರ್ಬಹುದು ಪದವಿಯವರದ್ದೇ ಆಗಿರ್ಬಹುದು. ಅಥವಾ ಉದ್ಯೋಗ ಉದ್ಯೋಗಿಗಳಲ್ಲಿ ಕೂಡ ಅಂದರೆ ಒಂದು ಉದ್ಯೋಗ ಕ್ಷೇತ್ರವನ್ನು ಬಿಟ್ಟು ಮತ್ತೊಂದು ಕ್ಷೇತ್ರಕ್ಕೆ ಅಥವಾ ಅಹ್ ನಿವೃತ್ತಿ ಆಗುವಾಗ ಒಬ್ಬರಿಗೆ ಬೀಳ್ಕೊಡುಗೆ ಸಮಾರಂಭ ಇರ್ತದಲ್ಲಾ ಅದರಲ್ಲಿ. ಅದರಲ್ಲಿ ಸಿಹಿಯೂ ಇರ್ತದೆ ಕಹಿಯೂ ಇರ್ತದೆ. ಈಗ ಮೊದಲಿಗೆ ಸಿಹಿ. ಸಿಹಿ ಅನುಭವ ಅಂತ ಹೇಳಿದ್ರೆ ಅಹ್ ನಾವು ಒಟ್ಟಿಗೆ ಕೂತು ಹರಟೆ ಹೊಡೆದದ್ದು ಆಗಿರ್ಬಹುದು. ಒಟ್ಟಿಗೆ ಪ್ರವಾಸ ಹೋದದ್ದು ಆಗಿರ್ಬಹುದು. ಒಂದೇ ಕಡೆಯಲ್ಲಿ ಒಟ್ಟಿಗೆ ಕುಳಿತು ತಿಂಡಿ ತಿಂದದ್ದು ಆಗಿರ್ಬಹುದು. ಅಥವಾ ಗೆಳೆಯರ ಮನೆಗೆ ಹೋಗಿ ಅಲ್ಲಿ ಅಲ್ಲಿ ಅವರೊಂದಿಗೆ ಮನೆಯವರೊಂದಿಗೆ ಮಾತನಾಡಿ ಪರಿಚಯಗೊಂಡು ಇಂತಹದ್ದು ಕೂಡ ಆಗಿರ್ಬಹುದು. ಮತ್ತು ಮುಖ್ಯವಾಗಿ ಬೀಳ್ಕೊಡುಗೆಯಲ್ಲಿ ನಾವು ಮೊದಲಿಗೆ ಹೇಗೆ ಭೇಟಿಯಾದದ್ದು. ಮೊದಲಿನ ಭೇಟಿಯಾದಾಗಿನ ಅನುಭವ. ಮತ್ತೆ ಹೇಗೆ ಪರಿಚಯ ಆಯ್ತು. ಹೇಗೆ ಆ ಪರಿಚಯ ಬಾಂಧವ್ಯ ಮತ್ತೆ ಗಟ್ಟಿಯಾಗ್ತಾ ಬಂತು. ಇದನ್ನೆಲ್ಲಾ ಒಂದು ಮೆಲುಕು ಹಾಕು ಹಾಕುವಂತಹ ಒಂದು ಸಂದರ್ಭ ಆಗಿದೆ ಬೀಳ್ಕೊಡುಗೆ. ಇದು ಸಿಹಿ ಘಟನೆ. ಕಹಿಘಟನೆ ಅಂದ್ರೆ ನಾವು ಅವರ ಮೇಲೆ ಕೋಪಗೊಂಡದ್ದು ಆಗಿರ್ಬಹುದು. ಅವರು ಅವರಿಗೆ ನಾವು ನೋವು ಆ ತಿಳಿದು ತಿಳಿಯದೆಯೋ ನೋವುಂಟು ಮಾಡಿದ್ದಾಗಿರ್ಬೋದು. ಅಥವಾ ಅವರಿಗೆ ಬೈದದ್ದು ಆಗಿರ್ಬಹುದು. ಅಥವಾ ಅವರು ಇನ್ನು ನಮ್ಮೊಂದಿಗೆ ಇಲ್ಲ. ಅವರು ಬೇರೆಯೇ ಕಡೆಗೆ ಹೋಗುವುದು ಅಥವಾ ಅವರು ಬೀಳ್ಕೊಡುಗೆ ಅವರನ್ನು ಇನ್ನು ಕಾಣಲು ಸಾಧ್ಯವಿಲ್ಲ. ಇನ್ನು ಅವರೊಂದಿಗೆ ಬೆರೆಯಲು ಅಥವಾ ಅವರೊಂದಿಗೆ ಕೆಲಸ ಮಾಡಲು ನಮ್ಗೆ ಸಾಧ್ಯ ಇಲ್ಲ. ಅದೊಂದು ಕಹಿ ಘಟನೆ ಆಗಿರ್ಬಹುದು. ಎರಡು ಕೂಡ ಒಂದು ಮಿಶ್ರ ಪ್ರತಿಕ್ರಿಯೆ. ಮಿಶ್ರವಾದ ಒಂದು ಘಟನೆ ಆಗಿದೆ ಬೀಳ್ಕೊಡುಗೆ ಅಂತ. ಅಹ್ ಬೀಳ್ಕೊಡುಗೆಯಲ್ಲಿ ನಾನು ಹೇಳಿದ ಹಾಗೆ ಈ ಸಿಹಿ-ಕಹಿ ಘಟನೆ ಎರಡು ಕೂಡ ಉಂಟು. ನನಗೆ ಇದು ಮುಖ್ಯವಾಗಿ ಅನುಭವವಾದ್ದು ಒಂದು ಹತ್ತನೇ ತರಗತಿಯದ್ದು. ಮತ್ತು ಪದವಿಪೂರ್ವ ಮತ್ತೊಂದು ಪದವಿಯಲ್ಲಿ. ಅಹ್ ಹತ್ತನೇ ತರಗತಿಯಲ್ಲಿ ಆಗಿದ್ರೆ ನಮ್ಗೆ ಬೀಳ್ಕೊಡುಗೆಯ ದಿನ. ನಮಗೆ ಇದ್ದದ್ದು ಅದೇ ಒಂದು ತರಗತಿಯ ಹಾಗೆ ಮಾಡಿ ಎಲ್ಲರಿಗೆ ನಾವು ಇಲ್ಲಿಯ ತನಕ ನಡೆದ ಎಲ್ಲಾ ಸಿಹಿ ಕಹಿ ಘಟನೆಗಳನ್ನು ಎದುರು ನಿಂತು ಮಾತಾಡುವ ಒಬ್ಬೊಬ್ಬರಾಗಿ ನಿಂತು ಹೇಳುವ ಹಾಗೆ. ಅವರ ಉ~ ಒಳ್ಳೆಯ ಗೆಳೆಯ ಯಾರು ಇಷ್ಟು ವರ್ಷದಲ್ಲಿ ಮತ್ತು ಸಿಹಿ ಘಟನೆಗಳನ್ನು ಹೇಳಿ ನಂತರ ಕಹಿಘಟನೆ ನಮ್ಗೆ ಏನಾದರೂ ಒಂದು ಆ~ ಆವರಣದಲ್ಲಿ ಶಾಲೆಯ ಆವರಣದಲ್ಲಿ ಇಂಥದೊಂದು ಕಹಿಘಟನೆ ಇದುವರೆಗೆ ಆಗಿದ್ದರೆ ಅದನ್ನು ಕೂಡ ಹೇಳಿ. ಮತ್ತು ನಾವು ಪರೀಕ್ಷೆಗಳನ್ನು ಹೇಗೆ ಎದುರಿಸಿದ್ದೇವು. ಅದರಲ್ಲಿ ಒಳ್ಳೆಯ ಪ್ರಯತ್ನ ನಾವು ಎಷ್ಟು ಪ್ರಯತ್ನ ಪಟ್ಟಿದ್ದೇವು ಅದನ್ನೆಲ್ಲ ಹೇಳುವುದು. ಆದ ನಂತರ ಸಿಹಿ ತಿಂಡಿ ವಿತರಣೆ ಪಾನೀಯ. ಅದ್ನಂತರ ಒಟ್ಟಿಗೆ ಒಂದು ಊಟ. ಮತ್ತು ಎಲ್ಲಾ ಕಾರ್ಯಕ್ರಮ ಕಳೆದ ನಂತರ ಒಟ್ಟಿಗೆ ಸೇರಿ ಒಂದು photo ಅಂದರೆ ಛಾಯಾಚಿತ್ರ ಸಿಹಿಯಾದಂತಹ ಒಂದು ಘಟನೆ. ಇಂತಹ ಒಂದು ಕಾರ್ಯಕ್ರಮ. ಕೊನೆಗೆ ಎಲ್ಲರೂ ಕೈಕುಲುಕಿ ವಿದಾಯ ಹೇಳಿ ಬೀಳ್ಕೊಡುಗೆಯ ಹತ್ತನೇ ತರಗತಿ ನಂತರದ ಪದವಿಪೂರ್ವ ಅಂದರೆ ನಾವು plus one plus two ಅಂತ ಹೇಳಬಹುದು. ಈ ತರಗತಿಗಳಿಗೆ ತಯಾರಿ. ಅದರ ನಂತರ ಅದೇ higher secondary ಅಥವಾ ಪದವಿಪೂರ್ವ ಇದರಲ್ಲಿ plus two ವಿನಲ್ಲಿ ನಮಗೆ ವಿದಾಯ. ಅದರಲ್ಲಿ ಕೂಡ ಹೇಳಿದ ಹಾಗೆ ಅದು ಹತ್ತನೇ ತರಗತಿಯ ನಂತರದ ಘಟ್ಟ. ಅದರಲ್ಲಿ ಈ ಎರಡು ವರ್ಷಗಳಲ್ಲಿ ನಮಗೆ ಹೊಸ ಗೆಳೆಯರಾಗಿರ್ಬಹುದು. ನಮಗೆ ಹತ್ತನೇ ತರಗತಿಯಲ್ಲಿ ಇದ್ದ ಗೆಳೆಯರೆಲ್ಲ ಬೇರೆ ಕಡೆಯಿಂದ ಬಂದದ್ದುವರಾಗಿರ್ಬಹುದು. ದೂರದ ಊರಿನಿಂದ ಬಂದವರು. ಇಂತಹವರು. ಇಂತಹ ಅಲ್ಲಿಯ ಸಿಹಿ-ಕಹಿ ಘಟನೆಗಳನ್ನು ಕೂಡ ಮಾತನಾಡಿ ಕೊನೆಗೆ ಒಂದು ಛಾಯಾಚಿತ್ರ ಒಟ್ಟಿಗೆ ತರಗತಿಯವರದ್ದು ತೆಗೆಸಿ ಅಧ್ಯಾಪಕ ವೃಂದದವರೊಂದಿಗೆ ಕೂತು ಮಾತನಾಡಿ ಅವರೊಟ್ಟಿಗೆ ಒಂದ್ ಛಾಯಾಚಿತ್ರ ತೆಗೆಸಿ ಅವರಿಗೊಂದು ವಿದಾಯ ಹೇಳುವುದು. ನಂತರದ್ದು ಪದವಿ ಅಥವಾ degree ಅಂತ ಹೇಳಬಹುದು. ಈ ಪದವಿ ತರಗತಿ ಅದು ಇದರಲ್ಲಿ ನಾವು ಹಿಂದಿನ ತರಗತಿ ಇದ್ದ ಗೆಳೆಯರು ಅಲ್ಲ. ಇದುವರೆಗೆ ಪರಿಚಯ ಇಲ್ಲದ ಊರುಗಳಿಂದ ಹೊರಜಿಲ್ಲೆಗಳಿಂದ ಹೊರರಾಜ್ಯಗಳಿಂದ ಬಂದ ಸಹಪಾಠಿಗಳು ಕೂಡ ನಮಗೆ ಸಿಗುತ್ತಾರೆ. ಅಲ್ಲದೆ ನಮಗೆ ಒಂದ್~ ಒಂದು ರೀತಿ ನಮ್ಗೆ ಒಂದಾ ನಾವು ಮಾತನಾಡುವ ಭಾಷೆ ಕೂಡ ವ್ಯತ್ಯಾಸ ಆಗಿರ್ಬೋದು . ಭಾಷೆ ಸಂಸ್ಕೃತಿ ಅಥವಾ ಆಚಾರ ವಿಚಾರ ಇದೆಲ್ಲಾ ವ್ಯತ್ಯಸ್ತವಾಗಿರುವಂತಹ ಒಂದು ಮಿತ್ರಕೂಟ. ಅಂದರೆ ಅವರು ಕೇರಳದವರು ಆಗಿರಬಹುದು ಕಾಸರಗೋಡು ಕರ್ನಾಟಕದವರು ಆಗಿರ್ಬೋದು. ಅಥವಾ ಯಾವುದಾದರೂ ಗಡಿ ರಾಜ್ಯದವರು ಕೂಡ ಆಗಿರಬಹುದು. ಇಂತಹ ಒಂದು ನನಗೆ ಹಲವಾರು ಬೇರೆ ವ್ಯ~ ವ್ಯತ್ಯಸ್ತ ಊರಿಂದ ಸಿಕ್ಕಿದ ವ್ಯತ್ಯಸ್ತ ಆಚಾರ ವಿಚಾರಗಳ್ಳುಲ್ಲ ಗೆಳೆಯರು ಸಿಕ್ಕಿದ್ದು ಅಂದರೆ ಈ ಪದವಿ ತರಗತಿಯಲ್ಲಿ. ಅವರೊಂದಿಗೆ ಇದ್ದ ಒಂದು ಏನು ಹೇಳುವುದು ಒಂದು ಮಿತ್ರ ಒಂದು ಮಿತ್ರತ್ವ ಅಂದ್ರೆ ಅದು ಎಲ್ಲಾಕ್ಕಿಂತ ವ್ಯತ್ಯಾಸ ಹೌದು. ಅವರನ್ನು ಇವರನ್ನು ಒಮ್ಮೆಗೆ ಕೂಡ ಮರೆಯಲಿಕ್ಕೆ ಇಲ್ಲ. ಅತ್ಯಂತ ಒಳ್ಳೆಯ ಘಟನೆಗಳು ಒಂದು ಜೀವನವನ್ನೇ ಬದಲಾಯಿಸುವಂತಹ ಪಾಠಗಳು ಸಿಕ್ಕಿದ್ದು ನನಗೆ ಪದವಿಯಲ್ಲಿ.

ಹ hello ವಿನು ಹೇಳು ಹೇಗಿದ್ದೀಯ . ಹೇ ನನ್ ಚೆನ್ನಾಗಿದ್ದೀನಿ ನಿನ್ ಹೇಗಿದ್ದೀಯ ? ನನ್ ಚೆನ್ನಾಗಿದ್ದೀನಿ ಮತ್ತೆ ಊಟ ಮಾಡ್ದ . ಊಟ ಇನ್ನ ಎಲ್ಲ ದಿವ್ಯ ಮಾಡ್ಬೇಕು ನಿಂದ್ ಆಯ್ತಾ . ಹ ಆಯ್ತು ಮತ್ತೆ . ಮತ್ತೆ ಆದೇ ನೀವು ಓದ್ಹ್ ಸತಿ ನಿಮ್ friends ನೀವು ಎಲ್ಲಾ travelling ಹೋಗಿದ್ರಲ್ಲ ಗೊತ್ತಾ .

ಅದೇ ಮಡಕೇರಿ side ಹೋಗಿದ್ರಲ್ಲ. ಹ ಹೌದು ಹೋಗಿದ್ವಿ .

ಅಲ್ಲಿ ಹೆಗಿತು ವಾತಾವರಣ ಹೆಂಗೆ ಏನು travelling ಎಲ್ಲಾ ಎಷ್ಟು cost ಆಯ್ತು ಮತ್ತೆ ಹೇಗ್ ಹೋಗಿದ್ರಿ. ಹಂತ ನಂಗ್ ಏನು ಹೇಳಇಲ್ಲ ನೀನು ಅದಿಕೆ ಕೆಳನ ನನ್ ಅವಥೆ ಕೆಲ್ಬೆಕ್ ನಿಂಗೆ ಅಂತ ಅನ್ಕೊಂಡೆ but ಆಗ್ಲಿಲ್ಲ ಕೆಲ್ಲಕೆ ಅದಿಕ್ಕೆ ಯಾವ್ದರಲ್ಲಿ ಹೋಗಿದ್ರಿ. ಅಂತ ಕೆಳನ ಅಂತ ಮಾಡ್ದೆ ದಿವ್ಯ ನಾವು ಈ time ಹೋಗೋಣ trip ಇಗೆ ಅಂತ ಅಂಥ್ಕೊಂಡ್ತೈದಿವಿ . so ಯಾವ್ ಯಾವ್ ಕಡೆ places ಚೆನ್ನಾಗಿದೆ ಎಲ್ ಎಲ್ ಹೋಗಿದ್ರಿ. ಅಂತ ಸ್ವಲ್ಪ ಹೇಳ್ತಿಯ . ನಾವು ನಾವು ನಮ್ಮ friends ಎಲ್ಲಾ TT ಮಾಡ್ಕೊಂಡ್ ಹೋಗಿದ್ವಿ ನಾನು ನಮ್ಮ ಕಾಲೇಜ್ friends high school friends ಎಲ್ಲಾ . TT ಮಾಡ್ಕೊಂಡ್ ಹೋಗಿದ್ವಿ ಮಡಕೇರಿ . ಆಮೇಲೆ . ಮಡಕೇರಿ ಯಲ್ಲಿ ನೋಡುವಂತ place ಗೊತ್ತಲ್ವ ಕಾಫ್ಫೀ ನಾಡ್ ಅಲ್ವ ಚೆನ್ನಾಗಿದೆ . ಹೌದ ಅದೇ ನೀವು ಒಂದ್ selfie spot ಅಕಿದ್ರಲ್ಲ ಅದು ಚೆನ್ನಗಿತು full greenery greenery ಯಾಗಿ . so ಅದಿಕ್ಕೆ ಎಲ್ಲಿ ಯಾವ್ ಯಾವ್ ಕಡೆ ಬರುತ್ತೆ ಅದು ಅಂತ ಕೆಳನ ಅಂತ ಮಾಡ್ದೆ ಅಷ್ಟೆ ಎಷ್ಟು ಜನ ಹೋಗಿದ್ರಿ. ನಾವು ಒಂದ್ ಹದಿನೈದು ರಿಂದ ಇಪ್ಪತು ಜನ ಹೋಗಿದ್ವಿ . ಅಲ್ಲಿ ಗೋತ್ ಅಲ್ಲ ಮಾಮೂಲಿ ಮಡಕೇರಿಯಲ್ಲಿ ಕಾಫಿ ನಾಡ್ ಎಲ್ಲಾ green green ಆಗಿ ಇರುತ್ತೆ . ಮಲ್ನಾಡ್ side ಕೊಡಗು ಆ ಕಡೆ ಎಲ್ಲಾ ತುಂಬಾ ಚೆನ್ನಾಗಿರುತ್ತೆ . photo shoot ಗುನು ಕೂಡ ಚೆನ್ನಾಗಿದೆ photo ಕಾಫಿ ನಾಡ್ ಅಲ್ವ. ತುಂಬಾ green green ಆಗಿ ಎಲ್ಲಾ ಇರುತ್ತೆ . ಚೆನ್ನಾಗಿರುತ್ತೆ ಮಾತ್ರ ಎಲ್ಲಾ places ಮಾತ್ರ . ಹೌದ ನಾವು ಹೋಗ್ಬೇಕು ಅಂತ plan ಮಾಡ್ತೈದಿವಿ ದಿವ್ಯ ಆದ್ರೆ ಎಲಿ ಅಂತ ಹೇಳ್ಬಿಟ್ಟು ಇವಗ್ ಎಲ್ಲಾ vacations ಇದೆ ಅಲ್ಲ . ಅದಿಕ್ಕೆ friends ಎಲ್ಲಾ plan ಮಾಡ್ತೈದಿವಿ ನಾವು ನೀವು ಎಲ್ಲಾ ಒಂದ್ ಸತಿ ಹೋಗಿದ್ವಲ್ಲ ಗೊತ್ತಾ ಆದೇ ಮಂತ್ರಾಲಯ ಹೊಗ್ಗಿದ್ ಮತ್ತೆ ಧರ್ಮಸ್ಥಳ ಹೋಗಿ. ಅಲಿಂದ ವಾಪಸು ಬರ್ತಾ ಮಡಕೇರಿ route ಬಂದ್ರಲ್ಲ ಅದು ಕೂಡ ಚೆನ್ನಗಿತು ಅಲ್ವ . ಹ ಹ ಚೆನ್ನಗಿತು ಮಾರ್ನಿಂಗ್ time ಬಂದ್ರಲ್ಲ ಅದು ಚಿಕ್ ಮಂಗಳೂರ ಅತ್ರ ಎಲ್ಲಾ photo shoot ಎಲ್ಲಾ ಮಾಡಸ್ಕೊಂದು .

ಹ ಹೌದು ಆದ್ರೆ ಇವರೆಲ್ಲ ಹೇಳ್ತಾರೆ ಹೊಗಿದ್ ಕಡೆನೇ ಹೋಗದ್ ಏನು ಬೇರೆ ಕಡೆ ಹೋಗಣ ಅಂತ ಹೇಳ್ತಿದಾರೆ . ಆದ್ರೆ ನನ್ ಒಂಥರಾ ಇವಾಗ weather ಕೂಡ full ಶೆಕೆ ಶೆಕೆ ಇರೋದ್ರಿಂದ . ಏನೋ ಅಲ್ಲಿ ಮಡಕೇರಿ ಕಡೆ ಹೋಯ್ತು ನಥ ಹೇಳಿದ್ರೆ ಅಲ್ಲಿ ಕೂಡ ಈ time ಅಲ್ಲಿ ಹೆಂಗ್ ಇರುತ್ಹೋ ಏನೋ weather ಗೊತ್ತಿಲ್ಲ . ನೋಡನ ಅದಿಕ್ಕೆ ಹೋಗಣ ಮಡಕೇರಿ side ಅಂತ ಹೆಕ್ತಿದರೆ ಇವರ್ಯೆಲ್ಲ . ನೀವು ರೀಸೆಂಟ್ ಆಗಿ ಹೋಗಬಂದ್ರಲ್ಲ ಅದಿಕ್ಕೆ ಕೆಳನ ಎಂದ್ರಲ್ಲಿ ಹೋಗಿದ್ವಿ ಹ ಅಂತ ಹೇಳ್ಬಿಟ್ಟು ಮಾಡ್ದೆ phone ಮಾಡ್ದೆ ಅದಿಕೇನೆ . ಹೌದ ಅದೇ ನಾವು TT ಮಾಡ್ಕೊಂಡ್ ಹೋಗಿದ್ರಿ friends ಎಲ್ಲಾ ಚೆನ್ನಾಗಿದೆ ಮಾತ್ರ ಅಲ್ಲಿ places ಎಲ್ಲಾ . ಮತ್ತೆ ಮನೆಗೆ ಬರಬೇಕು ಅಂತ ಅನ್ಸದೆ ಇಲ್ಲ ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ ನೋಡದ್ ಎಲ್ಲಾ .

ಹೌದ ಸರಿ ಆಯ್ತು ಅದೇ ನೋಡನ ನಾವು ಈ ಕಡೆ ಮಡಕೇರಿ ಕಡೆ ಇವರೆಲ್ಲ ಮಡಕೇರಿ ಬೇಡ . ಬೇರೆ ಕಡೆ ಹೋಗೋಣ ಮಡಕೇರಿ ಹೋಗಿ ತುಂಬಾ days ಎನ್ ಆಗಿಲ್ಲ ನೀವಿ ಹೋಗ್ ಬಂದಿದಿರ . so ಅದೀಕೆ ಬೇರೆ ಯಾವ್ದಾದ್ರು ಹೋಗೋಣ ಅಂತ ಹೇಳಿದ್ರು ಮಡಕೇರಿ ಬಿಟ್ಟ ಇನ್ ಯಾವ್ ಕಡೆ ಹೋಗಣ ಅಂತ ಹೇಳ್ಬಿಟ್ಟು ಏನಾದ್ರು idea ಇದ್ಯ ನಿಂಗೆ ಅಂತ ಕೇಳ್ದೆ . ಮಡಕೆ ಮಡಕೇರಿ ನೆ ತುಂಬಾ ಚೆನ್ನಾಗಿದೆ ಅಲ್ಲೇ ಹೋಗ್ ಬನ್ನಿ ಒಂದ್ ಸಲ . places ಎಲ್ಲಾ ತುಂಬಾ ಚೆನ್ನಾಗಿದೆ ಆಮೇಲೆ ಈ ಕಡೆ ಈ time ಅಲ್ಲಿ ಯಲ್ಲ ಚೆನ್ನಾಗಿರುತ್ತೆ ಮಡಕೇರಿ ಯಲ್ಲ .

ನಾವ್ ಒಂದ್ ಸತಿ ಮಡಕೇರಿ ಹೋದಾಗ ಅಲ್ಲಿ tea ಕುಡದ್ರಲ್ಲ ಎಷ್ಟ್ ಚೆನ್ನಾಗಿತ್ ಅಲ್ವ ಆ ತರ tea ಇಲ್ ಎಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ . ನನ್ ಅವತ್ಹ್ಹು ಮೊನ್ನೆ ಅದೇ ನೆನ್ಸ್ಕೊಂಡ್ತೈದೆ ಆಯೋ ನಾವ್ ಅವತ್ತು tea ಕುಡದ್ವಲ್ಲ ಎಷ್ಟು ಚೆನ್ನಾಗಿತ್ತು ಅಲ್ಲಿ . ನಮ್ಮ ಕಡೆ ಇಲ್ಲಿ ಎಲ್ಲೂ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು . ಆ ಕಡೆ tea ದು ಎಲ್ಲಾ ಬೆಳಿತಾರೆ ಅಲ್ವ ಕಾಫೀ ನಾಡ್ ಅಲ್ವ ಅದಿಕ್ಕೆ ಅದು ಕಾಫಿ ನಾಡ್ ಅಂತ famous ಆಗಿರೋದು .

ಹ್ಮ್ಮ್ ಹೌದು ಮತ್ತೆ ಇನ್ನ ಒಂದು ಈ ಕಡೆ ಎಲ್ಲೊ ಮೈಸೂರ್ ಕಡೆ ಹೋಗಬೇಕಾದ್ರೆ ಒಂದ್ temple open ಆಗಿದ್ ಯಂತೆ .

ಚೆನ್ನಾಗಿದೆ ಅಂತ ಹೇಳಿದ್ರು ಏನಾದ್ರು ಹೋಗ್ಬಂದ್ರೆ ನೀವು . ಹೌದ ಯಾವ್ temple ಅದರ್ name ಊ ? ಅದರ್ name ಏನೋ ಹೇಳದ್ರಪ್ಪ ಗೊತ್ತಿಲ್ಲ ಚಾಮುಂಡೇಶ್ವರಿ ದು ಯಾವ್ದೊ

ಇವಾಗ recent recent ಆಗಿ one year back open ಆಯ್ತ್ ಅಂತೆ .

ನೀವ್ ಏನಾದ್ರು ಹೋಗ್ ಬಂದ್ರ ಅಂತ

ನಾವ್ ಏನು ಹೋಗಿಲ್ಲ .ಒಟ್ನಲ್ಲಿ ಚೆನ್ನಾಗಿದೆ ಅಂತ ಇದ್ರೂ ಯಾರೊ ನಮ್ಗುನು ಕೂಡ .

ಆ ಕಡೆ ಮೈಸೂರ್ ಕಡೆ ಹೋದಾಗ ಹೋಗ್ ಬರಬೇಕು ಆ ಕಡೆ ಎಲ್ಲಾ ಚೆನ್ನಾಗಿದೆ ಮೈಸೂರ್ ಅಲ್ಲಿ ಎಲ್ಲಾ ಚಾಮುಂಡಿ ಬೆಟ್ಟ . ಅದೆಲ್ಲ ಚೆನ್ನಾಗಿದೆ ಅದೆಲ್ಲ tourist places ಅಲ್ವ . ತುಂಬಾ ಚೆನ್ನಾಗಿದೆ ಹೋಗ್ಬರ್ಬೌದು . ಹೌದು ನಾವು time ಹೋಗಣ ಅಂತ ಅಂದ್ಕೊಂಡ್ರಿ . ಆದ್ರೆ ಅಲ್ಲಿ ಕೆಲಸಗಳು ಜ್ಯಾಸ್ತಿ ಇತ್ತು ಎಲ್ಲೂ ಹೊಗಿಲಿಕ್ಕೆ ಆಗಿಲ್ಲ ನಂಗೆ ಅದಿಕ್ಕೆ ಈ time ಎಲ್ಲಾದರು . trip ಅದ್ರು ಹೋಗಣ mind ಒಂತರ relax ಆಗಿರುತ್ತೆ ಕೆಲಸ ಮಾಡಿ ಮಾಡಿ ಸಾಕಾಗಿದೆ ನನ್ಗುವೆ . ಅದ್ದಿಕೆ ಎಲ್ಲಾದ್ರು trip ಹೋಗಣ ಅಂತ friends ನ ಕೆಲ್ಲ್ತಿದೆ . ಅವರ್ ಎಲ್ಲಾ ಮಡಕೇರಿ ಅಂದ್ರು ಅಯೂ ಮಡಕೇರಿ ನೋಡಿದಿವಿ. ನೋಡಿರ places ಕಡೆನೇ ಹೋಗದ್ ಬೇಡ ಅಂತ ಹೇಳದ್ರು ಅದ್ ಬಿಟ್ಟು ಗೋವ ಹೋಗೋಣ ಅಂತ ಹೇಳಿದ್ರು ಏನಾದ್ರು ಬರ್ತ್ಯ ಗೂವಗೆ ನೀನು . ಹ ಗೋವ ಹೆಂಗು ನೋಡಿಲ್ಲ ಒಟ್ನಲ್ಲಿ ಚೆನ್ನಾಗಿದೆ places ಹೇಳ್ತಾರ ಅಲ್ಲ ಬೇರೆಅವರ್ ಎಲ್ಲಾ . ಹಂಗೇ instagram ಅಲ್ಲಿ ಎಲ್ಲಾ ಅಕತೈತರ ಅಲ್ಲ friends ಎಲ್ಲಾ ಚೆನ್ನಾಗಿದೆ ಗೋವ .

ಅದೇ ಹೋಗಣ ಅಂತ ಹೇಳಿದ್ರು. ಹ್ಮ್ಮ್ ನೀವ್ ಏನಾದ್ರು ಗೋವ ಕಡೆ ಹೋದ್ರೆ ನಾನು ಕೂಡ ಬರ್ತೀನಿ ಯಾಕಂದ್ರೆ ಅದು ತುಂಬಾ ಚೆನ್ನಾಗಿದೆ place ಗೋವ .

ಅದೇ ನೋಡನ ನಾವು train ಅಲ್ಲಿ ಹೋಗದ ಇಲ್ಲ ಅಂತೆ ಹೇಳದ್ರೆ .

ಹ್ಮ್ಮ್ ಇಲ್ಲ ಅಂದ್ರೆ flight book ಮಾಡನ ಏನು ಎಲ್ಲರನು ಕೇಳಬೇಕು . ಕೆಲ್ಬಿತ್ತು ಒಂದ್ ಸಲಿ ನನ್ ನಿಮ್ಮಗೆ inform ಮಾಡ್ತೀನಿ ಎಷ್ಟ್ ಆಗುತ್ತೆ travelling cost ಅಂತ ಎಲ್ಲಾ ಕೆಲ್ಬಿಟ್ಟು . ಹ ಅದೇ ನಮ್ಮಗೆ fix ಮಾಡ್ದಗ್ ಹೇಳಿ ನಾನು ಕೂಡ ಬರ್ತೀನಿ . hello

ಹ ಹೇಳಿ ಹೇಳಿ ಕೆಲಸ್ತೈದೆ . ಅದಿಕ್ಕೆ ಕೇಳ್ತೀನಿ ಅವರ್ಗೆಲ್ಲ ಏನಾದ್ರು ಅವರ್ಯೆಲ್ಲ ಹ flight ಅಲ್ಲೇ ಹೋಗಣ ಅಂತ ಅಂದ್ರೆ ಬೇಕಿದ್ರೆ ನೀವು ಬರ್ತಿರ . ಹ ನಾನು ಕೂಡ ಬರ್ತೀನಿ . ನೀವ್ ಯಾವಾಗ ಏನು date ಎಲ್ಲಾ fix ಅದಾಗ ನಂಗ್ ಹೇಳಿ .

ನನ್ನ ಕಂಡಿತ ಬರ್ತೀನಿ ಯಾಕಂದ್ರೆ ಗೋವ ತುಂಬಾ ಚೆನ್ನಾಗಿದೆ ಅಲ್ಲ ನಿರ್ ಎಲ್ಲಾ ಇದೆ ಆಟಡಕ್ಕೆ ಎಲ್ಲಾ . ಹೌದು ಈಗ ತಾನೆ recent ಆಗಿ ನನ್ friend ಕೂಡ ಹೋಗ್ ಬಂದ್ರು. ಚೆನ್ನಾಗಿದೆ ನಾನು ಕೂಡ ಆ ಕಡೆ ಎಲ್ಲಾ ಹೋಗಿಲ್ಲ . ಅದಿಕ್ಕೆ ಹೋಗ್ ಬರಣ .ಅಂತ ಅನ್ಕೊಂಡ್ತೈದ್ವಿ ಅವರ್ friends ನೋಡು ನಿನ್ friends ಯಾರನ ಇದ್ರೆ ಯಾಕಂದ್ರೆ ನಾವ್ ಇಷ್ಟೇ ಜನ ಹೋದ್ರೆ ಚೆನ್ನಾಗಿರಲ್ಲ . ಅವರು ಕೂಡ ಬರಲಿ ಅಂತ ಹೇಳ್ತಿದಾರೆ . ಅದಿಕ್ಕೆ ಸರಿ friends ನ ಕೇಳ್ತೀನಿ.

ಹ ಚೆನ್ನಾಗಿದೆ ಒಟ್ಟ್ನಲ್ಲಿ ಗೋವ .

photos ಎಲ್ಲಾ ಅಕ್ತಿರ್ತರ್ ಅಲ್ವ .

ಹೋಗ್ಬರ್ಬೇಕು ಅದೇ ನೀವು fix ಮಾಡ್ದಾಗ ಯಾವಾಗ ಡೇಟ್ ಅಂತ ಹೇಳ್ಬಿಟ್ರೆ . ನಾವು ಕೂಡ ಬರ್ತಿವಿ ಏನಿಲ್ಲ ಚೆನ್ನಾಗಿದೆ ಹೋಗಬರೋಣ . ನಾವು ಕೂಡ last time temple ಕಡೆ ಹೋಗಿದ್ರಲ್ಲ .

ಈ time temple ಬೇಡ ಬೇರೆ ಕಡೆ ಎಲ್ಲಾದರು ಹೋಗಣ ಅಂತ ಅವೇರ್ ಎಲ್ಲಾ ಮಾತಡ್ತೈದ್ರು .

ಹ್ಮ್ ಅವರು almost ಎಲ್ಲಾ ನಾವು ಮೈಸೂರ್ ಕಡೆ ಬೇಡ ಬೆಂಗಳೋರು ಕಡೆ ಬೇಡ ಬೇರೆ ಕಡೆ ಹೋಗೋಣ ಅಂತ ಹೇಳಿದ್ರು .

ಗೋವ ಹೋಗೋಣ ಅಂತ ಗೋವ ಹೋಗೋಣ ಅಂತ ನನ್ ಹೇಳ್ದೆ ಅವರ್ಗೆ .

ನಿಮ್ friends ನು ಕೇಳು ಜ್ಯಾಸ್ತಿ ಜನ ಹೋದಷ್ಟು ನಮ್ಮಗೆ cost ಕಡಿಮೆ ಆಗುತ್ತೆ .

thirteen thousand ಹೇಳಿದ್ರುನುವೆ .ನಂದೆ own ಆಗಿ vechile ಮಾಡ್ಕೊಂಡ್ರೆ ಒಬೋಬ್ರಿಗೆ ಸ್ವಲ್ಪ ಕಡಿಮೆ amount ಆಗುತ್ತೆ ಹೋಗ್ ಬರಣ ಹೇಳಿದ್ರು ಅವರು . ಹ ಹೌದು ಹೌದು

ನಿರ್ ಎಲ್ಲಾ ಇರುತ್ತೆ ಬೋಟ್ ಎಲ್ಲಾ ಇರುತ್ತೆ ಆಟಡಕೆ ಮಸ್ತ್ ಅಗ್ ಇರುತ್ತೆ ಗೋವ . ಹೌದು ನಾವು ನೋಡಿಲ್ವಲ್ಲ ಅದಿಕ್ಕೆ ಹೋಗ್ ಬರೋಣ ನೀವು ನಿಮ್ friends ಯಾರದ್ರು ಬರ್ತಾರೆ ಅಂತ ಹೇಳದ್ರೆ ಕೇಳ ನೋಡಿ ಒಂದ್ ಸತಿ . ನನ್ friends ಇಗ್ ಹೇಳ್ತೀನಿ ಒಟ್ನಲ್ಲಿ ಬರ್ತಾರೆ ಯಾಕಂದ್ರೆ ಗೋವ ಅದೆಲ್ಲ ಅವೆರೆಲ್ಲ ತುಂಬಾ enjoy ಮಾಡೋರ್ ಅಲ್ವ ಅವರಿಗೆಲ್ಲ ತುಂಬಾ ಇಷ್ಟ ಬರ್ತಾರೆ . ನೀವು ಅದೇ rate ಎಲ್ಲಾ fix ಮಾಡಿ ಹೇಳಲಿ ಗೋವ ಮತ್ತೆ ಮಲ್ನಾಡ್ ಕಾಪಿ ನಾಡ್ ಎಲ್ಲಾ ಹೋಗ್ ಬರಣ . ಹೌದ ಸರಿ ಗೋವ ಆದರೆ ಈ ಕಡೆ ಮಡಕೇರಿ ಆ ಕಡೆ ಬರದಿಕ್ಕೆ ಆಗಲ್ಲ . ಗೋವ ಹೋದ್ರೆ ಗೋವ ಒಂದ್ ನೋಡ್ಕೊಂಡ್ ಬರಣ ಯಾಕಂದ್ರೆ ಇವೆರೆಲ್ಲ almost ಮಡಕೇರಿ ಚಿಕ್ ಮಂಗಳೂರ್ ಎಲ್ಲಾ ನೋಡಿದಿವಿ ಬೇಡ ಹ ಕಡೆ ಅಂತ ಹೇಳ್ತಿದಾರೆ . so ಅದಿಕೆ ನಾವು ಒಂದು three days ಇಲ್ಲ ಒಂದ್ five days ಗೆ plan ಮಾಡಿದ್ರೆ . ಗೋವಾದಲ್ಲಿ ಅರಂಸೆ ಇದು enjoy ಮಾಡ್ಕೊಂಡ್ ಬರ್ಬೌದ್ ಅಲ್ವ ಅಂತ ಅಷ್ಟೆ . ಹ್ಮ್ ಹ್ಮ್ ಹ್ಮ್ ಹೌದು . ಗೋವಾ ತುಂಬಾ ಚೆನ್ನಾಗಿದೆ ಹೋಗ್ ಬರಣ . ಹೌದು ಎಲ್ರಿಗೂ ಒಂದ್ refreshment ಸಿಗುತ್ತೆ . ಹೌದು ಯಾವಾಗ್ ನೋಡದ್ರು ಯಾಕಂದ್ರೆ work ಅಂತ ಯಲ್ಲ busy ಇರ್ತಾರೆ ಇವಗ್ vacation ಅಲ್ವ . ಕಂಡಿತ ಬಂದೆ ಬರ್ತಾರೆ ಎಲ್ಲರು . ಹೌದು ಅದ್ದಿಕೆನೆ ನಾನು ಹೇಳ್ತೈರದು ಹೋಗಣ ಹೋಗ್ ಬರಣ ನವುವೆ . ನಾನು ಅವತು ನೀವು ಹೋಗಿದ್ರಲ್ಲ friends ಎಲ್ಲಾ ತುಂಬಾ enjoy ಮಾಡಿದಿರ ನೀರಲ್ ಎಲ್ಲಾ i think ಅದು ಮಲ್ಪೆ beach ಅನ್ಸುತ್ ಅಲ್ವ ನೀವು ಫೋಟೋಸ್ ಎಲ್ಲಾ ಅಕಿದ್ರಲ್ಲ .

ನನ್ ಅದೇ ಅನ್ಕೊಂಡ್ತಿದ್ದೆ ನೋಡು ದಿವ್ಯ ಅವರು ಕಾರಿದೆ ಹೋಗ್ಬಿಟ್ಟೆದರೆ .

ಅಂದ್ಕೊಂಡ್ತೈದೆ ಆಮೇಲೆ ಸರಿ ಬಿಡು ಬಂದಾಗ್ ಕೆಳನ ಎಲಿಲಿ ಹೋಗಿದ್ವಿ ಅಂದ್ಬುಟೂ. ಹ್ಮ್ಮ್ . ಅಂದ್ರೆ ದೇವಸ್ಥಾನ trip ಹೋಗಿದ್ರ ಎಲ್ಲ normal trip ಗಳಿಗ ಹೋಗಿದ್ರ .